ನಾವು ಇಲ್ಲಿ ಒಂದು ಫ್ಯಾನ್ ಅನ್ನು ತಯಾರಿಸುವ ಒಂದು ಕಾರ್ಖಾನೆಯನ್ನು ಸಹ ನಾವು ನೋಡಬಹುದಾಗಿದೆ. ಆ ಕಾರ್ಖಾನೆಯ ಹಿಂಭಾಗದಲ್ಲಿ ಸೈಕಲ್ ಮಾಡಬಹುದು ಅ ಸೈಕಲ್ ನಿನ್ನ ಹಿಂಭಾಗದಲ್ಲಿ --